ಇಲ್ಲಿ ಮನೆ ಕಟ್ಟಲಿಕೋಸ್ಕರ ಆಹ್ ಇಬ್ಬ ವ್ಯಕ್ತಿಗಳು ಕಡಿ ಆ ಸಿಮೆಂಟು ಉಸುಕು ಹಾಕಿ ಅದಕ್ಕೆ ನೀರು ಹಾಕಿ ಕಲಸಿ ಸಿ-ಅದನ್ನೆಲ್ಲಾ ಕಲಸ್ತಾ ಇದ್ದಾರೆ.

ಇಲ್ಲಿ ಕೆಲವರು ಸಾರಿ ಗಳನ್ನ ನೋಡ್ತಾಯಿದಾರೆ ಇಲ್ಲಿ ಹಸಿರು ಮತ್ತೆ ಗುಲಾಬಿ ಕಲರ್ ಸಾರಿ ಇದಾವೆ

ಇಲ್ಲಿ ಯಾವದೋ ಒಂದು ಕಾರ್ಯಕ್ರಮ ನಡೀತಾಯಿದೆ ಅದಕ್ಕೆ ಅನೇಕ ಜನರು ಇಲ್ಲಿ ಸೇರಿ ಬಂದಿದ್ದಾರೆ ಮತ್ತು ತುಂಬಾ ಜನ--

ಇದು ಮದ್ಯಾಹ್ನದ ಸಮಯವಾಗಿದೆ ಇಲ್ಲಿ ಅನೇಕ ಆಟೋ ಗಳಿದಾವೆ ಕಾರ್ ಇದಾವೆ ಒಬ್ಬ ವ್ಯಕ್ತಿ ಬೈಕ್ನ ಲ್ಲಿ ಹೋಗ್ತಾಯಿದ್ದಾನೆ.

ಇದು ಒಂದು ಸ್ಥಳವಾಗಿದೆ ಈ ಸ್ಥಳದಲ್ಲಿ ನಾವು ಒಂದು ಆಕ್‌ಟೀವ್‌ ಬೈಕ್‌ನ್ನ ನೋಡ್ತೀವಿ ಅ ಬುಲೆಟ್‌ ಬೈಕ್‌ನ್ನ ಕೂಡ ನೋಡ್ತೀವಿ.

ಗಮನಕೊಟ್ಟು ಕೆಳಸಕೊತ ಇದ್ದಾರೆ ದೇವರಿಗೆ ಕೃತಜ್ಞತೆಯನ್ನ ಸಲ್ಲತ್ತಾ ಇದ್ದಾರೆ.

ಈ ಒಂದು ಬಿಲ್ಡಿಂಗ್‌ ನಲ್ಲಿ ಮಣಪುರಂ ಗೋಲ್ಡ್‌ ಲೋನ್‌ ಅಂಗಡಿ ಇದೆ. ಆಕ್ಸಿಸ್‌ ಬ್ಯಾಂಕ್‌ ಇದೆ ಮತ್ತೆ ಒಂದು ಜೆರಾಕ್ಸ್‌ ಅಂಗಡಿ ಕೂಡಾನೂ ಇದೆ.

ಒಬ್ಬ ವ್ಯಕ್ತಿ ಅ ದೋಣಿ ಮೇಲೆ ನಿಂತುಕೊಂಡು ಪೋಟೋ ತೆಗೆದುಕೊಳ್ಳುತ್ತಿದ್ಧಾನೆ ಅವನು ಕೆಂಪು ಕಲರ್‌ದ --

ಮತ್ತೆ ಆ ಅಂಗಡಿಯಲ್ಲಿ ಒಂದು ಕಂಪ್ಯೂಟರ್‌ ನೋಡ್ತೀವಿ ಫ್ಯಾನ್‌ನ್ನ ನಾವು ನೋಡ್ತಾ ಇದ್ದೀವಿ.